ಅವನ ಹಿಂದೆ ಅವನ ಕೈಯಲ್ಲಿ ಒಂದು ಕಪ್ ಇದೆ.

ಅವನ ಹಿಂದೆ ಒಂದು ಗ್ಲಾಸ್ ಇದೆ.

ಇಲ್ಲಿ ಸುತ್ತಮುತ್ತ ಲೈಟ್ ಗಳನ್ನು ಅಳವಡಿಸಲಾಗಿದೆ

ಆ ಗೊಂಬೆಗೆ ಎಲ್ಲೊ ಕಲರ್ ಮತ್ತೆ ರೆಡ್ ಕಲರ್ ಬಟ್ಟೆಯನ್ನು ಹಾಕಲಾಗಿದೆ.

ಇದು ಒಂದು ಬಸ್ ಸ್ಟಾಂಡ್ .

ಅದರಕ್ಕೆ ಕೆಂಪು ಬ್ಲೂ ಬಣ್ಣವನ್ನು ಲೇಪಿಸಲಾಗಿದೆ.

ಇಲ್ಲಿ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ.

ಇಲ್ಲಿ ರೆಡ್ ಕಲರ್ ಕಡಪ ಕಲ್ಲನ್ನು ಹಾಕಲಾಗಿದೆ.